ಅದೇ ನನಗೆ ಸ್ವಲ್ಪ ಭರತ್ ನವನಿತ್ ನಾನು save ಮಾಡಿದ್ನಲ್ಲ ಇದು ಯಾವ್ ರೀತಿ ಸ್ವಲ್ಪ mistake ಅಗಿತೂ ಭರತ್ ದಾ ಇದು ನವನಿತ್ ದಾ ಅಂತ . ok ಪರವಾಗಿಲ್ಲ ಹು ಅವರು ಬೆಂಗಲೋರಲ್ಲಿ ಇದರ ಭರತ್.

ok ನವನಿತ್ ಇರ್ಲಿನ .

ok ಕುಮಾರ್ ಅವರೇ ok ok bye bye ನವನಿತ್.

ಹಳೆ ಕಾಲದವ್ರು ಹಳೆ ಕಾಲದವ್ರು ಅಂದ್ರೆ ನಮ್ಮ ತಂದೆ ತಾಯಿಯವರು. ಅವರ ಅಜ್ಜ, ಅಜ್ಜಿಯವರನ್ನ. ನಾವು old generation ಅಥವಾ ಹಳೆ ಕಾಲದವ್ರು ಅಂತಾ ಅಂತೀವಿ . ಇವ್ರು ಹಳೆ ಕಾಲದವರ ಅದಾರ್ ಅಲ್ರೀ ಇವ್ರು ನಮ್ಗೆ ತುಂಬಾ ಸಂಸ್ಕಾರಗಳನ್ನ ಹೇಳಿ ಕೊಡ್ತಾರಿ. ಮನೆಗೆ ನಮ್ಗೆ ಬೇಕಾದಂತ ಜೀವನ ಪಾಠಗಳನ್ನಾಗಿರ್ಬಹುದು ಅಥವಾ ನಾವ್ ತ~ ತಪ್ಪ ದಾರಿಲಿ ಹೋಗುವಾಗ ಸರಿಪಡ್ಸುದು ಆಗಿರ್ಬಹುದು. ಇದ್ನೇಲ್ಲಾನು ಹಳೆ ಕಾಲದವ್ರು ಮಾಡ್ತಾರಿ ಅವ್ರಿಗೆ ಯಾಕ್ ಇದ್ನೇಲ್ಲಾ ಹೇಳ್ತೀನೀ ಅಂದ್ರೆ ಇದನ್ನ. ನಮ್ದ ಈಗಿನ generation ನಲ್ಲಿ ನಾವು. Phone ನಲ್ಲಿ ನೋಡೋದ್ರಿಂದ ಕೂಡಾ ಕಲೀಬೋದ್ರಿ ಆದ್ರೆ ಅನುಭವಕ್ಕಿಂತ ದೊಡ್ಡ ಪಾಠಾ ಇನ್ಯಾವುದು ಇಲ್ರಿ. ಅದ್ಕೊಸ್ಕರ ಹೇಳೋದು ಮನೆಗೊಬ್ರು ಹಿರಿಯರ್ ಇರ್ಲೇಬೇಕು ಅಂತ. ಹಾಗೆ ಈಗಿನ ಕಾಲ್ದಲ್ಲಿ ಎಲ್ಲರು ಸರ್ವೇ ಸಾಮಾನ್ಯವಾಗಿ mobile ಗಳನ್ನ ಬಳಸ್ತಾರಿ ಆದ್ರ ಹಳೆ ಕಾಲದವ್ರು ಅವ್ರು ಕೂಡಾ ಮೊದ್ಲಿಗೆಲ್ಲ ಎಲ್ಲಾ ಬಳಸೋಕ್ ಬರ್ತಿದ್ದಿಲ್ರಿ. ಈಗ ಅವ್ರು ಕೂಡಾ ಅದಕ್ಕನ್ನ ಅಳವಡಿಸ್ಕೊಳ್ತಾಯಿದಾರ ಮತ್ತ ಹಳೆ ಕಾಲದವರ್ದು ಊಟದ್ ಶೈಲಿ ತುಂಬಾ ವಿಭಿನ್ನವಾಗಿತ್ತು, ಆರೋಗ್ಯಕರವಾಗಿತ್ತು. ಅವ್ರು ಕ~ ಕೈ ತುಂಬ ಕೆಲ್ಸವನ್ನ ಮಾಡ್ತಿದ್ರು ಮತ್ತೆ ಹೊಟ್ಟೆ ತುಂಬ ಊಟಾ ಮಾಡ್ತಿದ್ರು ಕಣ್ಣ್ ತುಂಬ ನಿದ್ದೆ ಮಾಡ್ತಿದ್ರು. ಹೆಚ್ಚಿನ tension ತುಗೊಳ್ತಾಯಿರ್ಲಿಲ್ರಿ ಅವ್ರು ಅವ್ರು ಅವ್ರ ಹೊಟ್ಟೆ ಆಯ್ತು ಅವ್ರ ಬಟ್ಟೆ ಆಯ್ತು ಬೇರೇದ್ರ ಬಗ್ಗೆ ಯೋಚನೆ ಮಾಡ್ತಿರ್ಲಿಲ್ರಿ. ಜಾಸ್ತಿ ಹಣಕಾಸ್ ಸಂಪಾದನೆ ಮಾಡ್ಬೇಕ್ ಅಂತಾ ಚಿಂತಿ ಮಾಡ್ತಿರ್ಲಿಲ್ಲಾ ಹೀಗೆ ಅವ್ರ ಕಾಲಾ ನಡ್ದು ಹೋಗ್ತಿತ್ತು. ಹಳೆ ಕಾಲದ ಹಾಡುಗಳನ್ನು ನಾವು ಹೆಚ್ಚು ಕೇಳ್ತಾಯಿದ್ರೆ. ಅದು ಹೆಚ್ಚು ಅರ್ಥಪೂರ್ಣವಾಗಿರುತ್ರಿ ಹಳೆ ಕಾಲದ ಹಾಡುಗಳು ತುಂಬಾ ಅಚ್ಚು ಮೆಚ್ಚಾಗಿ ಆಗಿರ್ತವೆ ಈಗಿನ ಕಾಲದ್ ಹಾಡುಗಳಿಗೆ ಹೋಲಿಸಿದ್ರೆ ಹಳೆ ಕಾಲದ ಹಾಡುಗಳು ತುಂಬಾ ನೀತಿ ಬದ್ದವಾಗಿರುತ್ತೆ. ಮತ್ತೆ ಇನ್ನೊಂದು ವಾಕ್ಯ ಐತ್ರಿ ಅಕ್ಕಿ ಹಳೆದಾದಷ್ಟು ರುಚಿ ಜಾಸ್ತಿ ಅಂತ ಅದೇ ರೀತಿ ಯಾವುದೇ ಆಗ್ಲಿ ಹಳೆದ ಆದ ಆದ ಹಂಗೆ. ಅದಕ್ಕ್ ಅನುಭವ ತುಂಬಾ ಪಾಠಗಳನ್ನ ಕಲ್ಸಿ ಕಲ್ಸಿ. ಅವ್ರು ಉತ್ತಮ ನಾಗರಿಕರಾಗ್ತಾರಿ ಹಾಗೆ ಅವ್ರ ಅವ್ರ ಜೀವನ ಶೈಲಿ ಐತಿ ಅಲ್ರಿ ಕಲ್ಲಲ್ಲಿ ಬಿಸೋದು, ಮತ್ತೆ ನೇಗಿಲಲ್ಲಿ ಉಳ್ಮೆ ಮಾಡೋದು ಈಗೆಲ್ಲಾ tractor ಬಂದಾವ್ ಬಿಡ್ರಿ. ಆದ್ರ ಹಳೆ ಕಾಲದವ್ರು ನೇಗಿಲನ್ಯಾಗ್ ಉಳುಮೆ ಮಾಡ್ತಿದ್ರು ಅವ್ರಿಗೆ exercise ಮಾಡೊ ಅವಶ್ಯಕತೆ ಇರ್ತಿರ್ಲಿಲ್ರಿ. ಅದು ಹೊಲ್ದಲ್ಲಿ ಕೆಲ್ಸಾ ಮಾಡ್ತಾ ಮಾಡ್ತಾನೆ ಅವ್ರಿಗೆಲ್ಲಾ exercise ಗಳು ಆಗ್ತಿದ್ದುವ್ರಿ. ಹಂಗಾಗಿ ಹಳೆ ಕಾಲದವರ್ದ. ನೀತಿ ನಿಯಮ ಏನೇನ್ ಅದಾವ್ ಅಲ್ರಿ ಜೀವನ ಶೈಲಿ. ಅದ್ ಬಾಳ್ ಉತ್ತಮ ಐತ್ರಿ. next ಹ್ಮ್ ಹಾಗೆ ಹೇಳೊದಾದ್ರೆ ಹಳೆ ಕಾಲದವ್ರು ಸಂಪರ್ಕ ಮಾಧ್ಯಮ ಅದ್ ಹೌದ್ರಿ ಸಂಪರ್ಕ ಮಾಧ್ಯಮಾ ಪತ್ರಾ ಬಳಸ್ತಿದ್ರು. ಕೋಗಿಲೆ ಮೂಲಕ ಕಳಸ್ತಿದ್ರು. ಮತ್ತ್ ಅಂಚೆ ವ್ಯವಸ್ಥೆ ಇತ್ತು telegram ಗಳಿತ್ತು ಈಗಿನವ್ರಿಗೆ ಯಾವದೆ ಸಂದೇಶನಾದ್ರು ಐದ್ ನಿಮಿಷದಲ್ಲೇ ಕಳಸೊ ಅಂತಾ ವ್ಯವಸ್ಥೆ ಇರ್ಬಹುದು. But ಹಳೆಕಾಲದಲ್ಲಿ ಇರೋದ್ ಒಂದ್ ಪತ್ರಾನಾ ಒಬ್ರು ಬರ್ದು ಇನ್ನೊಬ್ಬ್ರಿಗ್ ಕಳ್ಸೊವಷ್ಟೊತ್ತಿಗೆ. ತುಂಬಾ ದಿನಗಳ್ ಆಗ್ತಿತ್ರಿ ಅವಾಗಾ ಯಾವುದೆ ಒಂದು . ಬಾಳ ಪ್ರಮುಖವಾದ ವಿಷಯಗಳನ್ನ ಕಳ್ಸೊದಕ್ಕೆ ತುಂಬಾ ದಿನಗಳ್ ಹಿಡಿತ್ತಿತ್ರಿ. ಆದ್ರ ಈಗಿನ್ ಕಾಲದವ್ರು phone use ಮಾಡೊದ್ರಿಂದ ಬಾಳ ಬೇಗನೆ ಅದ್ನ ಕಳಸಬಹುದ್ರಿ. ಅದ್ನೇ ಈಗಿನ ಹೊಸ ಜೀವಿ ಹಳೆಕ~ ಹಳೆಕಾಲದವ್ರು ಅದ್ನ ಬೇಗಾ ಅಳವಡಸ್ಕೊತಾ ಇದಾರಿ . ಮತ್ತ ಹಳೆಕಾಲದವರ ಬಗ್ಗೆ ಹೇಳೋದಾದ್ರೆ ನಮ್ಮ ಹಳೆ ಕಾಲದವ್ರು ನಮ್ಮ ಹಳೆಕಾಲದವ್ರು ಮನೇಲಿ ಒಬ್ರು ಇದ್ರೆ ಬಾಳ್ ಉತ್ತಂರಿ ಅವರ್ನ ಯಾವದೇ ಅನಾಥ ಆಶ್ರಮಕ್ಕ ಸೇರ್ಸೊ. ಯೋಚ್ನೆ ಮಾಡ್ಬಾರ್ದ್ರೀ ಯಾಕಂದ್ರ. ನಮ್ಮ ನಮ್ಗೆ ಅವ್ರ ಮಕ್ಳು ನಾವ್ ಹೆಂಗ್ ಇದೀವೋ ನಮ್ಮ ಮಕ್ಳು ಅವ್ರಿಗೆ ಹಂಗರಿ ವಯಸ್ ಆಗ್ತಾ ಆಗ್ತಾ ಅವ್ರು ಮಕ್ಳ್ ರೀತಿ ಆಗ್ತಾರಿ ಅದಕೋಸ್ಕರಾ ಅವ್ನ್ರ ಯಾವಾಗ್ಲು ಚನ್ನಾಗ್ ನೋಡ್ಕೊಬೇಕ್ರಿ . ನಮ್ಮನ್ ನೋಡ್ಕೊಂಡವ್ನ್ರ ನೋಡ್ಕೊಳೋದು ನಮ್ ಜವಾಬ್ದಾರಿ ಆಗಿರ್ತೆತ್ರಿ. ಹಳೆ ಕಾಲದವರ್ದು ಜೀವನ ಶೈಲಿ ಐತ್ ಅಲ್ರಿ ಅದನ್ನ ಎಷ್ಟ್ ಅನ್ವೇಷಣೆ ಮಾಡಿದ್ರು ಅದು ಕಮ್ಮಿನೆರಿ ಅದ್ ಯಾವಾಗ್ಲೂ ನಮಗೆ ಒಳ್ಳೆ ಪಾಠಗಳನ್ನ ಕಲಸ್ತಾನೆ ಇರುತ್ತೆ. ನಾವ್ ಅದ್ರಿಂದ ನಾವ್ ಅದ್ನ ಹೆಚ್ಚೆಚ್ಚು ಅಳಸ~ ಅಳವಡಿಸ್ಕೊತಾ ಹೋಗ್ಬೇಕು ಹಾಗಾಗಿ ನಾವ್ ಹೆಚ್ಚು ಹೊಸ ಹೊಸ ಜೀವನ ಶೈಲಿಯನ್ನ ಕಲತಂಗೆ ನಮ್ಮ ಜೀವಿತಾವಧಿನು ಕೂಡಾ ಕಡಿಮೆ ಆಗ್ತಾ ಹೋಗುತ್ತೆ. ನಾವ್ ಹೆಚ್ಚೆಚ್ಚು ಅಹ್ technology ಗಳನ್ನ ಉಪಯೋಗಿಸ್ದಂಗೆ. ಹಳೆ ಕಾಲದವ್ರ ಜೀವ್ನ ಶೈಲಿ ಪ್ರಕಾರಾ ಸೊಪ್ಪು, ತರಕಾರಿ, ಗೆಡ್ಡೆ ಗೆಣಸು. ಮತ್ತೆ ದೊಂಡಿಯಲ್ಲಿ ಉರ್ಲ್ಸಿ ಸಾಂಬಾರ್ ಮಾಡೋದು ಹೀಗೆ ಬಾಳಾ ಹಳೆ ಕಾಲದ್ ಚಟುವಟಿಕೆಗಳು ತುಂಬಾ ಇದಾವ್ರಿ. ಆಹ್ ದೂರದರ್ಶನ ಇರ್ಬಹುದು ಅವ್ರ ಮಾತಿನ ಶೈಲಿ ಇರ್ಬಹುದು ಸಂಜೆ ಹೊತ್ತನ್ಯಾಗ ಅವ್ರು ಅಷ್ಟ್ರು. ಒಂದ್ ಕಡೆ ಜೊತೆಯಾಗಿ ಮಾತಾಡ್ಕೊತ ಕೂತಕೋತಿದ್ರಿ. ಈಗಿನ ಕಾಲದವ್ರಿಗೆ ಒಂದ್ ಸ್ವಲ್ಪ ಸಮಯ ಸಿಗೋದು ಕಡಿಮೆ ಐತ್ರಿ ಆದ್ರೂ ಕೂಡಾ ಎಲ್ಲರ್ ಜೊತೆ ಬೆರೆಯೋದನ್ನ ಕಲಿಬೇಕ್ರಿ . ಹೀಗೆ ನಾವು ಅಹ್ ಹಳೆ ಕಾಲದವರ್ದು ಮಾತು ವಿಚಾರಗಳನ್ನ ಆಳ್ವಾಡಿಸ್ಕೊತ ನಮ್ ಜೇವ್ನವನ್ನ ಸಾಗಿಸ್ಬೇಕ್ರಿ. ಕೊನೆಲಿ ಒಂದ್ ಮಾತು ಒಂದ್ ಮಾತ್ ಇದೆರಿ ಬಾಳ ಉತ್ಮವಾಗಿರೋದು ಹಳೆ ಬೇರು ಹೊಸ ಚಿಗುರು ಒಂದಾದ್ರೆ ಸೊಗಸು ಅಂತ. ಇದ್ ಯಾವಾಗ್ಲೂ ಉತ್ತಮಾರಿ ಹಳೇವ್ರು ಇರ್ಬೇಕು ಹೊಸಬ್ರು ಇರ್ಬೇಕು. ಏರ್ಡನ್ನು ಸೇರಿ ನಾವ್ ಜೀವ್ನ ಮಾಡಿದ್ರೆನೆ ಅದ್ ಉತ್ಮ ಜೀವ್ನ ಅಂತ ಅನಸ್ಕೊತೆತ್ರಿ ಇಷ್ಟನ್ನ ಹೇಳಿ ನಾನು ಹಳೆ ಜನ್ರಗಳ್ ಬಗ್ಗೆ ಮಾತಾಡೋದನ್ನ ಮುಗಸ್ತಾ ಇದಿನ್ರಿ.

ತೇಜಸ್ವಿನಿ free ಇದ್ಯಾ?

ಹಾ ಇದು ನಮ್ಮದೊಂದು get together ಮಾಡುವಾಂತೇಳಿ plan ಉಂಟು.

ಆ PU friends ಆ degree friends ಆ?

ಆ ಎಂತಾ ಹಾ ಒಂದ್ ಮಾಡುವಾ ಅಲ್ಲಾ ಹಾ ಹಾ ಎಲ್ಲರ opinion ಒಂದ್ ಎಲ್ಲಾರೂ free ಇದ್ರೆ ಮಾಡುವಾ ಅಂತಾ?

ಯಾವಾಗಾ ಮಾಡ್ವಾ ಅಂತಾ ಒಂದು sunday ಎಲ್ಲ ಆಗಬೋದ್ ಎಲ್ಲಾ free ಇರ್ತಾರಲ್ಲಾ.

ಎಲ್ಲಿ ಹೋಗುವಾ ನಾವು ಎಲ್ಲಿ ಆಗ್ಬೋದು?

Place ಸ್ಸು choose ಮಾಡು okay ಯಾವ್ದು ಸಾ okay. ಇಲ್ಲೇ ನಮ್ ಹತ್ರವೇ ಆಗಬೋದಲ್ಲಾ ನಾವು ಅವತ್ತೆಲ್ಲಾ PU ಲಿರುವಾಗ ಹೋಗ್ತಿದ್ವಲ್ಲಾ ಬಾಲವನಕ್ಕೆಲ್ಲ ಹೋಗ್ತಿದ್ವಲ್ಲಾ ಅಲ್ಲೇ ಆಗಬೋದಲ್ಲಾ?

ಹಾ ಹಾಗೆ ಎಲ್ಲಾರ್ ಹತ್ರ ಒಂದ್ ಕೇಳುವಾಂತ ಎಲ್ಲಾರ್ opinion ಎಲ್ಲಿ ಆಗಬೋದಂತ ಎಲ್ಲರಿಗ್ ಸುಲಭ ಆಗೋವಲ್ಲಿ ಹೋಗುವಾ ಅಂತ.

ಅಲ್ಲಿಗೆ ಆಗ್ಬೋದಲ್ಲಾ ಬಾಲವನಕ್ಕೆ ಈಗ ಹೆಚ್ಚಿನವರು ಅಲ್ಲೇ ಆಗಬೋದು ಅಂತಾ ಹೇಳಿದ್ರು ನಿಂಗೆ okay ಅಲ್ಲಿ? ಹಾ ನಂಗೆ okay okay ಯಾರೆಲ್ಲಾ ಬರ್ತಾರೆ? ಹಾ ನಮ್ಮgang ಅಲ್ಲಿ ಇದ್ದವರೆಲ್ಲ ಬರ್ತಾರೆ.

ಮತ್ತೆ ಒಂದ್ ಎರಡು ಜನಾ ಅದೇ ಯೆಂತಾದ್ರು ಬೇರೆ function ಹೀಗೆ busy ಇದ್ರೆ ಬರಲಿಕ್ಕೆ ಇಲ್ಲಾ ಎಲ್ಲಾರ್ ಹತ್ರಾ ಕೇಳಿ ಆಗ್ಲಿಲ್ಲ ಈಗಾ.

ಹಾ ನಿನ್ ಹತ್ರಾ ಕೇಳಿದೆ ಮತ್ತೆ ಕೆಲವರ ಹತ್ರ ಕೇಳಿದೆ ಈಗ ಕೇಳಿದವರೆಲ್ಲಾ ಬರ್ತೇನೆ ಹೇಳಿದ್ರು ಮತ್ತೆ ಗೊತ್ತಿಲ್ಲಾ.

ಹಾ ಆಗಬೋದಲ್ಲಾ ತುಂಬಾ ಸಮಯ ಆಯ್ತಲ್ಲಾ ನಾವು meet ಆಗದೆ?

ಹಾ ಮತ್ತೆ ಬರುವಾಗ ಹಾಗೆ cafe ಗೆಲ್ಲಾ ಹೋಗಿ ಎಲ್ಲಾ ಬರ್ಬೋದಲ್ಲಾ?

ಅದೇ ಮನೆಯಲ್ಲಿ ಹೇಳಿ ಬರಬೇಕು ಸ್ವಲ್ಪlate ಆಗ್ತದೆ ಅಂತ ಹೇಳಿ. ಆದ್ರೂ ತುಂಬಾ late ಆಗಲಿಕ್ಕಿಲ್ಲ.

ಹಾಗೆ .

ಅಲ್ಲಾ get together ಅಲ್ಲಿ ಹೀಗೆ ಬಾಲಾ ಅಲ್ಲಿpark ಗೆಲ್ಲಾ ಹೋದ್ರೆ ಅಷ್ಟ್ ಎಂಥ ಇದ್ ಇಲ್ಲಾ ಅಲ್ಲಾ.

ಬೇರೆ place movie ಏನಾದ್ರೂ?

ಅದೇ ಒಂದು ದಿನದಲ್ಲಿ cover ಮಾಡಲಿಕ್ಕೆ ಆಗಬೇಕು.

ಕೂತು ಮಾತಾಡೋ ಅಂತದ್ದು ಆಗಬೋದಲ್ಲ place ಅಂದ್ರೆ full time ಹೀಗೆ ತಿರುಗುವುದೆ ಬೇಡಾ ಅಂತಾ.

ಹಾಗಾದ್ರೆ ನಾವು movie ಗೆ ಹೋಗಬೋದಾ?

ಹಾ ಇದು ಹೊಸ mall open ಆಗಿದೆ ಅಲ್ವಾ . ಹಾ ಹೌದು ಹೌದು ಅದೇ ಅಲ್ಲಿ ಹೋಗಲೂ ಇಲ್ಲವಲ್ಲಾ ಎಲ್ಲರೂ ಒಟ್ಟಿಗೆ ಹೋಗುವಾ?

ಹ್ಮ್ ಹಾಗಾದ್ರೆ ಒಂದು movie ನೋಡಿ ಮತ್ತೆ ಒಮ್ಮೆ park ಗೆ ಹೋಗಿ ಊಟ ಮಾಡಿ ಬಂದ್ರೆ correct ಆಗಬೋದಾ ಅಂತಾ time.

ಹಾ ಮತ್ತೆ ಬೇರೆ ಯಾರನ್ನಾದ್ರೂ ಕರಿಬೇಕಾ ಅಂತಾ ಒಮ್ಮೆ ಹೇಳು ನಿನ್ನ ಇದು contact ಅಲ್ಲಿ ಬೇಡಾ ಅಲ್ಲಾ ನಮ್ಮgang ಅವ್ರೆ ಸಾಕಲ್ಲ .

ಹೌದು ಬೇರೆಯವರು ಬಂದರೆ ಸುಮ್ಮನೆ ಅಲ್ಲಾ.

ಮತ್ತೆ opinion ಸಾ change change ಆಗ್ತದಲ್ಲಾ.

ಬರ್ಲಿಕ್ ಆಗೋದು ಆದ್ರೂಸ ನಮ್ಮgang ಅವರೆಲ್ಲಾ ಬರುವ ಹಾಗೆ ಒಂದು set ಮಾಡುವಾ.

ಹಾ ಹೇಳು. ನಮ್ gang ನ eight members ಅಲ್ಲಾ? ಹಾ ಹೌದು ಆದ್ರೂಸ ಒಮ್ಮೆ ನಿನಿಗೆ close ಇರುವವರ ಹತ್ರ ಒಂದ್ ಕೇಳು confirm ಬರ್ತರಲ್ಲಾ ಅಂತ ಹೇಳಿ.

ಹಾ ಬರುವ ಹಾಗೆ ಮಾಡುವಾ ನಮ್ಮತ್ರ close ಇರುವವರ ಹತ್ತಿರ ನಾವೇ ಕರ್ದು ಮಾತಾಡ್ವ .

ಬನ್ನಿ ಅಂತಾ ಹೇಳ್ವಾ ಆಗಬೋದಲ್ಲಾ?

ಹಾ ಅದೇ ನಮ್ಮದೊಂದು first ಗೆ correct ಆಗಿ set ಮಾಡ್ವಾ ಅಂತಾ. ನಾವೆಲ್ಲ ಬರ್ತೇವೆ ನೀನು ಬರ್ತೀಯಾ ಅಲ್ವಾ ಹಾಗಾದ್ರೆ?

ಹಾ ನಿಂಗೆ close ಇದ್ದವರ ಹತ್ರ call ಮಾಡಿ ನೀನೇ ಹೇಳು ಬನ್ನಿಂತ.

ಹಾ ಸೇರುವ ಎಲ್ಲಾ ಒಮ್ಮೆ ಒಟ್ಟಿಗ್ಗೆ ತುಂಬಾ ದಿನ ಆಯ್ತು ಹಾಗೆಲ್ಲ ಹೇಳು ಬಾಯಲ್ಲೇ ಒಪ್ಪಿಸು.

ಯಾರು ಬರಲಿಕ್ಕಿಲ್ಲ ನಿಂಗೆ ಯಾರು doubt ಅಂತ ಅನ್ನಿಸ್ತದೆ? ಶ್ರೀವಿದ್ಯಾ ಬರಲಿಕ್ಕೆ ಇಲ್ವಾ ಅಂತ ಅವಳಿಗೆ Kasaragod ಇಂದ ಬರವಾಗ late ಆಗ್ತದೆ ಅಲ್ವಾ.

ಅದೇ ಅವಳನ್ನು ನೀನು ತುಂಬಾ close ಇದ್ದೀಯಲ್ಲಾ ಅವ್ಳೊಟ್ಟಿಗೆ ಅವಳನ್ನು ಹೇಗಾದ್ರೂ ಒಪ್ಪಿಸು ಒಮ್ಮೆ ತುಂಬಾ ಸಮಯ ಆಯ್ತಲ್ಲಾ?

ಅದೇ ಹೇಳು ಎಂತ ಎಲ್ಲಾ plan ಅಂತ ಹೇಳು movie ಗೆಲ್ಲಾ ಆದರೆ ಅವಳು ಬರುವಳು.

ಮತ್ತೆ ಅದೇ ಊಟಕ್ಕೆಲ್ಲಾ ಹೋಗುವಾ park ಹಾ ಹೋಗುವಾ ಇಷ್ಟ ಅಲ್ವಾ ಅವಳೇ ಎಲ್ಲಾ ಕರ್ಕೊಂಡು ಹೋಗ್ತಿದ್ದದ್ದು.

ಹಾ ಒಪ್ಪಿಕೊಳ್ಳುವಳು ನೀನೊಂದು ಒತ್ತಾಯ ಮಾಡು ಸ್ವಲ್ಪ ಆಯ್ತಾ.

ಹಾ ಮತ್ತೆ ಉಳಿದವರಿಗೆಸಾ ಒಮ್ಮೆ call ಮಾಡಿ ಹೋಗುದಾ ಅಂತ ಕೇಳು ಎಲ್ಲಾರ್ opinion ಕೇಳು? ಹೇಗುಂಟು ನೋಡುವಾ ನನ್ ಕೇಳುವಾಗ ಈಗ ಬರ್ತೇನೆ ಹೇಳಿದ್ದಾರೆ.

ಹಾ ಸರಿ ಒಂದು call ಮಾಡಿ ಹೇಳಾಯ್ತಾ ನಂಗೆ.

ಎಷ್ಟು ಗಂಟೆ show ಗೆ ಹೋಗೋದು movie. Movie ಯಾ ಅದು ನೋಡುವಾ ಎಲ್ಲಾರೂ ಒಂದು ಯಾರೆಲ್ಲ ಬರ್ತಾರೆ ಅಂತ first confirm ಆಗ್ಲಿ ಮತ್ತೊಂದು group ಮಾಡಿ ಏನಾದ್ರು ಮಾಡ್ವಾನಾ?

ಎಲ್ಲರಿಗೂ ಒಮ್ಮೊಮ್ಮೆ call ಮಾಡಿ ಕೇಳುವುದಕ್ಕಿಂತ group ಅಲ್ ಒಂದು message ಹಾಕಿದ್ರೆ ಸಾಕಲ್ಲಾ.

ಹಾ ಸರಿ ಆಯ್ತ್ ಸರಿ ಆಗಿದ್ರೆ.

ನಾ ಮನೆಲ್ಲಿ, ಇದ್ ಯಾರ್ ಜಯಪ್ರಕಾಶಾ?

ಸುದ್ದಿಗೆಂತ ಮಾಡೋದ್ ಮನೆಲ್ ಇದ್ನಲ್ಲ, next ಎಂತ ಮಾಡುದ್ ಮುಂದೆ ಎಂತ ಮಾಡುದ್ ಅಂತೆಲ್ಲ ಸ್ವಲ್ಪಾ ಆ.

ನಾನ್ ಇಲ್ಲೇ ಮಂಗ್ಳುರ್ ಅಲ್ಲಿ degree ಮುಗ್ಸಿದ್ದಿನಿ, ಮುಂದೆ ನೋಡ್ಬೇಕು ಈಗ ಎಂತ ಮಾಡುದ್ ಅಂತ, ಮುಂದೆ MCA ಮಾಡುವಂತ ಇದ್ದೇನೆ.

ಅದೇ ನೋಡಿದ್ಬೇಕಿತ್ತು, ಈಗ exam ಬರ್ದಿದ್ದೇನೆ.

ಮುಂದೆ ನೋಡ್ಬೇಕು ಯಾವ ಎಲ್ಲ್ ಸಿಕ್ತದೆಂತ, ಆ ಬೆಂಗ್ಳೂರು ಇಲ್ಲ ಅಂದ್ರೇ ಆ ಮಂಗ್ಳೂರು try ಮಾಡ್ತೇನೆ, ಮಾ~ exam ಅಲ್ಲ್ ಒಳ್ಳೆ marks ಬಂದ್ರೇ ಆ ಒಳ್ಳೆ seat ಆಗ್ತದೆ, ಇಲ್ಲಾಂದ್ರೆ ನೋಡ್ಬೇಕು. ನೀ ಎಂತ ಮಾಡುದು ಮುಂದೆ? ನಾನುಸ degree ಮಾಡಿದ್ದೇನೆ ಮನೇಲ್ ಇದ್ದೇನೆ ಈಗ .

ಎಂತ ಕೆಲ್ಸಕ್ಕ್ ಹೋಗುದಾ ಇಲ್ಲಾಂದ್ರೇ, ಮುಂದೇ? ಎಂತಾದ್ರೂ, government job ನೋಡ್ಬೇಕು. ಆ ಹ, exam ಇದ್ ಪರೀಕ್ಷೆ ಎಲ್ಲ ಬರ್ದಿದ್ದ್ಯಾ government ದ್?

ಹಾ, ಯಾವ್ದು ready ಆಗ್ತಿಲ್ವಾ exam ಗೆ?

ಯಾವ್ದು exam ಗೆ ready ಆಗ್ತಿಲ್ವಾಂತ?

ಅಲ್ಲಾ ಬೇರೆ ಎಂತ options ಇಲ್ವಾ? Government ಗೆನಾ fix ಆ?